ಬಳಸಲಾಗಿದೆ ಅತಿ ಹೆಚ್ಚು ಜನರು ಇದನ್ನು ಬೆಳೆಸಲಾಗಿದೆ .

ಇದು ಒಂದು ಕಲ್ಲಿನ ಒಂದು ಮಂಟಪ ಈ ಮಂಟಪದಲ್ಲಿ ಅದು ಇದು ಜನರು ಕಲ್ಲನ್ನು ಆರಳಿಸುತ್ತಾರೆ .

ಈ ಚಾಮರಾಜನಗರ ದಲ್ಲಿ ಇರುವ ಒಂದು ಜಿಮ್ಮ್ ಜಿಮ್ಮ್ ಸೆಂಟರ್ ಆಗಿದ್ದು ಇಲ್ಲಿ ಜಿಮ್ಮ್ ಮಾಡಲು--

ಇದರಲ್ಲಿ ಇದಾಗಿದೆ ಇದರಲ್ಲಿ ಅತಿ ಹೆಚ್ಚು

ಚಾಮರಾಜನಗರದಲ್ಲಿರುವಂತಹ ಜನರು ವಾಸವಾಗಿರುವಂತಹ ಒಂದು ರಸ್ತೆ ಆಗಿದೆ. ಈ ರಸ್ತೆ ಮತ್ತು ಮುಸಲ್ಮಾನರಿಗೆ ಸೇರಿರುವಂತಹ ಕಲಾಕೃತಿ ಅದು ಮಾಡಿರಲಾಗಿದೆ.

ಇದು ಚಾಮರಾಜನಗರದಲ್ಲಿರುವ ಪಾರ್ಕ್ . ಈ ಪಾರ್ಕ್ ನಲ್ಲಿ ಅತೀ ಹೆಚ್ಚು ಜನರು ದಿನನಿತ್ಯ ಬಂದು ಯೋಗ ಅತಿ ಹೆಚ್ಚು ಜನ ಸೇರುವಂತಹ ಒಂದು ಆಹ್ ಸ್ಥಳವಾಗಿದೆ.